ಕಾಲದಾಗ ಹೂವಿನಹಾರ ಅವೆಲ್ಲ ಸಿಗ್ತಿದಿಲ್ಲ ಸಡನ ಆಗಿ ಏನ್ರೆ ತೊಗೊಬೆಕ ಅಂದ್ರೆ ಒಂದು ವಿಲೇಜ್ ಇಂದ ಇನ್ನೊಂದ್ ವಿಲೇಜ್ ಗೆ ಹೋಗ್ಬೇಕಾಗ್ತಿತ್ತು ಆದ್ರೆ ಇವಾಗ ಅಲ್ಲ .

ಇನ್ನ ಎಸ್ಟ್ ಯೂಸ್ ಇದಾವೆ ಅಷ್ಟೇ ಯೂಸ್ಲೆಸ್ ಕೂಡ ಇದ್ದವ. ಫೋನ್ ಐತೆ ಅಂತ ಹೇಳಿ ಬ್ರಿಡ್ಜ್ ಅಲ್ಲೇ ಆಗ್ಲಿ ವಾಟರ್ ಫಾಲ್ಸ್ ಅಲ್ಲೇ ಆಗ್ಲಿ ಫೋಟೋ ತೊಗಂತ ಇದೀವಿ.

ಫೋನ್ ಪೇ ಅದೆಲ್ಲ ಅವೈಲಬಲ್ ಇರ್ತಿದಿಲ್ಲ ಏನಿದ್ರಿನು ಕ್ಯಾಶ್ ಕೊಟ್ಟು ಇದ್ ಮಾಡ್ತಿದ್ರು ಬಟ್ ಈಗಿನ ಟೀ ಶಾಪ್ ಅಲ್ಲೂ ಕೂಡ ಫೋನ್ ಪೆ ಪೆಟಿಎಂ ಎಲ್ಲ ಅವೈಲಬಲ್ ಇದೆ.

ನಾವು ಭಕ್ತಿಯಿಂದ ಇದ್ ಮಾಡಿದ್ರೆ ನಾವ ಏನೇ ಮನಸ್ನಲ್ಲಿ ಅಂದ್ಕೊಂಡ್ರು ಅದೆಲ್ಲ ನೆರವೇರ್ತದೆ ಆದ್ರೆ ನಂಬಿಕೆ ಇರ್ಬೆಕ್ ಆಹ್ಹ್ ದೇವ್ರು ನಮಗೆ ಇದೆಲ್ಲ ಮಾಡ್ತಾರೆ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಸಾಧ್ಯ ಆಗೋದು .

ಆಗಿನ ಕಾಲದಲ್ಲಿ ಎಲ್ಲರು ಹೋಗಿ ಮೂವಿ ಥಿಯೇಟರ್ ಅಲ್ಲಿಆತರ ಯಾರು ಹೋಗ್ತಿದಿಲ್ಲ. ಮೂವೀಸ್ ಆತರ ನೋಡ್ತಾ ಇದ್ದಿಲ್ಲ. ಬಟ್ ಈಗಿನ ಕಾಲದಲ್ಲಿ ಮೂವೀಸ್ ಅಂದ್ರೆ ಬಹಳ ಇದು ಆಗ್ತಿದೆ.

ನಾವು ಏನೇ ಕಲೀತಿವಿ ಅಂದ್ರೆ ಸಪೋರ್ಟ್ ಮಾಡ್ತಿದಾರಾ ಮೋತಿವಷನ್ ಮಾಡ್ತಿದಾರಾ ಯಾವಾಗಾದ್ರೂ ಲವ್ ಫೇಲ್ಯೂರ್ ಆದ್ರೂ ನು ಹೆಲ್ಪ್ ಮಾಡ್ತಿದಾರಾ ಡಾನ್ಸ್ ಈ ತರ ಡಿಫೆರೆಂಟ್ ಡಿಫೆರೆಂಟ್ ಥಿಂಗ್ಸ್ ಎಲ್ಲಾ ಕಲ್ತ್ಕೊಂಡ್ ಇರ್ಬೇಕು.